ಪರಿಶುದ್ಧವಾದ ಒಂದು ಬಟ್ಟೆಯನ್ನಾಗಲಿ ಪರಿಶುದ್ಧವಾದ ವ್ಯಕ್ತಿಯನ್ನು ಧರಿಸಬೇಕಾದ ಒಂದು ಉಡುಪುಗಳಿಗೆ.

ಏನಾದ್ರು ಒಂದು ನಮಗೆ ಅಲ್ಲಿ ಇಲ್ಲಿ ಅಂತಲ್ಲದೆ ಇದು ಒಂದು ನಮಗ ಅತ್ಯಂತ ಉಪಯುಕ್ತ ವಾದ ಒಂದು ರೆಸ್ಟೋರೆಂಟ್ ಅನ್ನು ನಾವ್ ಇಲ್ಲಿ ಕಾಣ --

ಮರೆಯುವುದಕ್ಕೆ ಯಾವುದಪ್ಪಾ ಅಂದ್ರೆ ನಮಗಿಲ್ಲಿ ಈ ಒಂದು ಡಾನ್ಸ್ ನ ಮೂಲಕ ನಾವು ಹೇಳಬಹುದು.

ವ್ಯವಸ್ಥೆ ಆದ ಒಂದು ಲಾಂಡ್ರಿ ಯಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ಅಥವಾ ವಿವಿಧ ರಂಗಗಳಲ್ಲಿ ಆಗಿರಬಹುದು ಸ್ವಚ್ಛತೆಯನ್ನ ಕಾಪಾಡಿ ಕೊಳ್ಳುವುದು ಸರ್ವ ಧರ್ಮಗಳ ಒಂದು --